ಈ ಚಿತ್ರದಲ್ಲಿ ಹಸಿರು ಉದ್ಯಾನವನವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಜನರು ಒಂದು ಕಡೆ ಸೇರಿರುವುದನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ವಿವಿಧ ರೀತಿಯ ಮೀನುಗಳನ್ನು ನಾವು ಕಾಣಬಹುದು.

ಸುಮಾರು ಇದು ಕತ್ತಲು ಅವರಿಸಿಕೊಂಡಿರುವ ಜಾಗವಾಗಿರುತ್ತದೆ.

ಈ ಕಟ್ಟಡವು ಕಂದು ಬಣ್ಣದ್ದ ಆಗಿರುತ್ತದೆ.

ಎಡಭಾಗದಲ್ಲಿ ಹಲವಾರು ಜನ ನಿಂತುಕೊಂಡು ಇರುವುದನ್ನು ನಾವು ಕಾಣಬಹು--

ಹಲವಾರು ಮಕ್ಕಳು ಆಟವಾಡುತ್ತಿರುವುದನ್ನು ನಾನು ಇಲ್ಲಿ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಐಷಾರಾಮಿಯ ವಾತಾವರಣವನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಶಾಲೆಯ ಮುಂಭಾಗವನ್ನು ನಾವು ಕಾಣಬಹುದು.

ಬಿಳಿಯ ಬಣ್ಣದ ಮೇಲೆ ಕೆಂಪು ಬಣ್ಣದ ಹೃದಯಗಳನ್ನು ಇರಿಸಿ ಇದನ್ನು ಅಲಂಕರಿಸಲಾಗಿದೆ.

ಅಲ್ಲಿ ಹಲವಾರು ಜನ ಕೂತುಕೊಂಡು ಇರುವುದನ್ನು ನಾವು ನೋಡಬಹುದು.

ಮುಂಭಾಗದಲ್ಲಿ ಹಲವಾರು ವಾಹನಗಳನ್ನು ನಿಲ್ಲಿಸಲಾಗಿದ್ದು ಹಾಗೂ ಹಲವಾರು ಮನುಷ್ಯರು ಓಡಾಡುತ್ತಿರುವುದನ್ನು ನಾವು ಕಾಣಬಹುದು.

ಒಬ್ಬ ವ್ಯಕ್ತಿ ಕಾರನ್ನು ಓಡಿಸುತ್ತಿರುವುದನ್ನು ನಾವು ನೋಡಬಹುದು.

ಇಲ್ಲಿ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಹಲವಾರು ಬೆಂಚುಗಳನ್ನು ಹಾಕಿಸಲಾಗಿದೆ

ಈ ಚಿತ್ರದಲ್ಲಿ ಮಕ್ಕಳ ಆಟಿಕೆ ಸಾಮಗ್ರಿಗಳನ್ನು ಹಾಗು ವಿವಿಧ ರೀತಿಯ ವಸ್ತುಗಳನ್ನು ಮರದ ಕಪಾಟಿನಲ್ಲಿ ಜೋಡಿಸಿರುವುದನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ರಸ್ತೆಯನ್ನು ನಾವು ಕಾಣಬಹುದು.